ಕುಂಬ್ಳಕಾಯಿ, ಮುಳ್ಸೌತೆ. ಹಾಗೆ ತೊಂಡೆ. ಅದೆಲ್ಲ.

ನಾನ್ಸ ಬೆಳ್ಸಿದ್ದೇವೆ ಅಂದ್ರೆ ಬಸಳೆ ಮತ್ತೆ ಅದು ಹಸಿರು ಕುಂಬ್ಳಕಾಯಿ ಉಂಟಲ್ಲ ಅದು ಮತ್ತೆ ಮುಳ್ಸೌತೆ ಅದೆಲ್ಲ ಬೆಳ್ಸಿದ್ದೇವೆ. ನಾವು ಅದಕ್ಕಂದ್ರೆ ಗೊಬ್ರ use ಮಾಡೋದು ಅದಕ್ಕೆಲ್ಲ chemical ಎಲ್ಲ use ಮಾಡುದಿಲ್ಲ. ನಮ್ಮ ಪಕ್ಕದ್ ಮನೆಯವ್ರ ಹತ್ರ ಹತ್ತು ದನ ಉಂಟು ಮನೆಯವ್ರತ್ರ ಅದರ ಗೊಬ್ಬರ ತಂದು ಹಾಕುದು ಅವರು chemical ಎಲ್ಲಹಾಕ್ತಾರೆ ಅದಕ್ಕೆಲ್ಲ ನಂದು pure veg ತರ್ಕಾರಿ ಎಲ್ಲ ಮಾಡುದು.

ಅದು ಈಗ ಮೆಣಸು, ಮೆಣಸು ಹಾಕಿದ್ದೇನೆ, ಹರಿವೆ ಹಾಕಿದ್ದೇನೆ ಮತ್ತೆ ಕುಂಬ್ಳಕಾಯಿ ಮತ್ತೆ ಸೌತೆ ಎಲ್ಲ ಹಾಕಿದ್ದೇನೆ. ನಾವು ಅದನ್ನೆ use ಮಾಡುದು ಅಂಗಡಿಯಿಂದ ತರುದಿಲ್ಲ ಅಂಗಡಿಯಿಂದ ತರುದಾದ್ರೆ ಒಂದು KG ಗೆ ತುಂಬ ಹೇಳ್ತಾರೆ ಅರ್ವತ್ ರುಪೈ ಎಪ್ಪತ್ ರುಪೈ ಹೇಳ್ತಾರಲ್ಲ, ಅದಕ್ಕೆ ನಾವು ಅದನ್ನೆ use ಮಾಡುದು. ಹೌದು ಅದೇ. daily ಅಂಗಡಿಯಿಂದ ತರುದು ತುಂಬ ಕಷ್ಟ ಆಗ್ತದೆ. ಮನೆಯಲ್ಲೇ ಬೆಳ್ಸಿ use ಮಾಡಿದ್ರೆ ಮತ್ತೆ ಒಳ್ಳೇದಾಗ್ತದೆ. ಹೌದು ಹೌದು ಹಾ ಅದು ಹಸಿರು ಕುಂಬ್ಳಕಾಯಿ ಅಂದ್ರೆ ತುಂಬ ಒಳ್ಳೆದು ಅಲ್ವ Jaundice ಇದ್ರೆ ಅದ್ರದ್ದು ಬೆಳಿಗ್ಗೆ ಎದ್ದು juice ಮಾಡ್ತಾರೆ ಅದಕ್ಕೆ ಏಲಕ್ಕಿ ಎರಡ್ ಹಾಕಿ ಕಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬ ಒಳ್ಳೆದಾಗ್ತದೆ ಅದು ಹಳದಿ ಕುಂಬ್ಳಕಾಯಿ ಗೊತ್ತಾಯ್ತಾ.

ಹಾ ಅದ್ರ juice ಮಾಡ್ತಾರೆ, ಮತ್ತೆ ಅದ್ರದ್ದು ಸಾಂಬಾರ್ ಮಾಡ್ತಾರೆ, ಮತ್ತೆ ಅದ್ರದ್ದು ಸಿಪ್ಪೆ ಉಂಟಲ್ಲ ಸಿಪ್ಪೆಯದ್ದುಸ ಪಲ್ಯ ಮಾಡ್ತಾರೆ, ಅದುಸ ಒಳ್ಳೆದಾಗ್ತದೆ ಸಿಪ್ಪೆ ನಿಮ್ಮವರೆಲ್ಲ ಮಾಡ್ತಾರೆ ಅದ್ರದ್ದು ಸಿಪ್ಪೆಯದ್ದು ಪಲ್ಯ ಮಾಡ್ತಾರೆ ಅದು ತುಂಬ ಒಳ್ಳೆ ಒಳ್ಳೆದಾಗ್ತದೆ ಊಟ ಮಾಡುವಾಗೆಲ್ಲ.

ಹಾ ಹಾ. ದೋಸೆಸ ಮಾಡ್ತಾರೆ ಅದ್ರಲ್ಲಿ ಹಾ ಹಾ ಹೌದು ದೋಸೆ ಮಾಡ್ತಾರೆ ಮತ್ತೆ ನಾವು ಇದು ಮುಳ್ಳುಸೌತೆ ಉಂಟಲ್ಲ ಅದ್ರದ್ಸ ದೋಸೆ ಮಾಡ್ತೀವಿ ನಾವು, ತುಂಬ ಒಳ್ಳೆದಾಗ್ತದೆ ಅದುಸ.

ಮತ್ತೆ ಸೊಪ್ಪು ಉಂಟಲ್ಲ ಅದು ಕೆಂಪು colour ಸೊಪ್ಪು ಬರ್ತದಲ್ಲ ಅದು ನಮ್ದು health ಗೆ ತುಂಬ ಒಳ್ಳೆದಾಗ್ತದೆ blood, blood ಆಗ್ತದೆ ಅದ್ರಲ್ಲಿ ಮತ್ತೆ ದಾಳಿಂಬೆ ಉಂಟಲ್ಲ. ಅದ್ರಲ್ಲಿಸ blood ಆಗ್ತದೆ. ಕರಿಬೇವಿನ್ ಸೊಪ್ಪು, ಕರಿಬೇವಿನ್ ಸೊಪ್ಪು ಒಳ್ಳೇದು.

ಅದ್ರದ್ದೆಲ್ಲ. ತಂಬ್ಳಿ ಎಲ್ಲ ಮಾಡ್ತಾ ಇರ್ತೇವೆ ನಾವು. ಹೌದ್ ಹೌದು ಮತ್ತೆ ಅದೃದ್ಸಾ ಇದು ಯಾವ್ದು ಇದುಂಟಲ್ಲ ದಾಳಿಂಬೆ.

ಅದ್ರದ್ದು ನಾವು ಅದ್ರದ್ದು ನಾವು ಬೀಜ ತಿಂತೇವಲ್ಲ ಮತ್ತೆ ಅದ್ರದ್ದು ಸಿಪ್ಪೆ ಸಿಗ್ತದಲ್ಲ ಅದನ್ನು ನಾವು ಬಿಸಿಲಿಗೆ ಒಣಗಿಸಿ ಇಟ್ಟು ನಾವು ಡಬ್ಬಕ್ಕೆ ಹಾಕಿ ಅದ್ರದ್ದು ಹೊಟ್ಟೆ ನೊವ್‌ ಇದ್ರೆ ಮಕ್ಕಳಿಗೆ ಇದು ಮಾಡ್ತಾರೆ ಕಷಾಯ ಮಾಡಿ ಕೊಡ್ತಾರೆ ಅದು ಒಳ್ಳೆದಾಗ್ತದೆ ನಮ್ಗುಸ ಆಗ್ತದೆ. ನೀನ್ ಮಾಡಿದ್ಯಾ ಒಮ್ಮೆ ಆದ್ರು?

ಅದು ಒಳ್ಳೆದಾಗ್ತದೆ ಅದು ಸಿಪ್ಪೆ ಒಣಗ್ಬೇಕು ತುಂಬ. ಒಣಗಿದ್ಮೇಲ್ ಅದಕ್ಕೆ ನೀರ್ ಹಾಕಿ ಕುದಿಸಿ ಅದಕ್ಕೆ ಅದು ಸಿಪ್ಪೆ ಹಾಕ್ಬೇಕು ಒಣಗಿಸಿ ಹಸಿ ಅಲ್ಲ ಒಣಗಿಸ್ಬೇಕು ಡಬ್ಬಿಯಲ್ಲಿ ಹಾಕಿಡ್ಬೇಕು piece piece ಮಾಡಿ ಅದು ಒಳ್ಳೆದಾಗ್ತದೆ ಕೆಲವರಿಗೆ motion ಹೋದ್ರೆಸ ಒಳ್ಳೆದಾಗ್ತದೆ ಹೊಟ್ಟೆ ನೊವ್‌ ಬಂದ್ರೆಸ ಒಳ್ಳೆದಾಗ್ತದೆ ಕಷಾಯ.

ಹಾಗೆ. ಮತ್ತೆ ಇದು ಉಂಟಲ್ಲ lemon. ಲಿಂಬೆ ಗಿಡ ಎಲ್ಲ ಬೆಳೆಸಿದ್ದೇವೆ. ಅದು ತಲೆ ತಿರಿಗಿದಕ್ಕೆಲ್ಲ ಒಳ್ಳೇದಾಗ್ತದೆ ಅಲ್ಲ. ಅಡ್ಗೆಗು ಉಪಯೋಗಿಸ್ತೇವೆ.

ಹೌದ್ ಹೌದು, ಬೆಂಡೆ ಕಾಯಿ ಪಲ್ಯ ಮಾತ್ರ ಮಾಡುದಲ್ವಾ ಮತ್ತೆ ಸಾಂಬಾರ್ ಮಾಡ್ಬೋದು ಅದ್ರದ್ದು.

ಅಲ್ವ ಹ್ಮ್, ಮತ್ತೆ ಇದು ಲಿಂಬೆ ಲಿಂಬೆ ಹಣ್ಣು ಉಂಟಲ್ಲ ಅದ್ರದ್ದುಸ ಹಾಗೆಯೆ ಅದು ಈಗ ನಮ್ಗೆ loose motion ಆದ್ರೆಸ ಅದ್ರದ್ದು ನಾವು ಚಾ ಕಾಪಿ ಮಾಡಿ ಚಾ ಹುಡಿ ಚಾ ಹುಡಿ ಹಾಕಿ ನೀರಿಗೆ ಒಮ್ಮೆ ಕುದಿಸಿ ಅದಕ್ಕೆ ಸಕ್ಕರೆ ಸುರಿಬಾರ್ದು ಮತ್ತೆ ಅದ್ರದ್ದೆಲ್ಲ ಲಿಂಬೆ ಹಣ್ಣಿನದ್ ರಸ ಉಂಟಲ್ಲ ಅದಕ್ಕೆ ಹಿಂಡ್ಬೇಕು ಹಿಂಡಿ ಅದಕ್ಕೆ ಮತ್ತೆ ಕುಡಿಬೇಕು. ಎರಡು ಮೂರ್ ಸಲ ಕುಡಿದ್ರೆ ಮಕ್ಕಳಿಗೆ loose motion ಆದ್ರೆ ಅದ್ರಲ್ಲಿ ಕಡಿಮೆ ಆಗ್ತದೆ. ಹೌದು. ಮತ್ತೆ ಚಹಕ್ಕೆ ಹಾಗೆ ನಾವು ಸಕ್ರೆ ಬದ್ಲು ಬೆಲ್ಲ ಎಲ್ಲ ಹಾಕಿ ಜಾಸ್ತಿ. ಮತ್ತೆ ಚಹಕ್ಕೆ ಹಾಗೆ ನಾವು ಸಕ್ರೆ ಬದ್ಲು ಬೆಲ್ಲ ಎಲ್ಲ ಹಾಕಿ ಜಾಸ್ತಿ. ಹೌದು ಹೌದು ಚಾ tea ಗೆ ಹೌದು ಹೌದು ಹ್ಮ್. ಇಲ್ಲಾಂದ್ರೆ ಬರಿ ನೀರ್ ಜೊತೆಗು ಬೆಲ್ಲಾನ ತಿನ್ಬೋದು.

ಹೌದ್ ಹೌದ್ ಹೌದು ಹಾ ಹಾಗೆ veg ಮಾಡಿದ್ರೆ ಮನೇಲಿ ಮಾಡಿದ್ದೆ use ಮಾಡಿದ್ರೆ ಒಳ್ಳೆದಾಗ್ತದೆ.

Vegetarian ದೆಲ್ಲಾ ಅಂಗಡಿಯಿಂದ ತಂದ್ರೆ ಅದಕ್ಕೆ chemical ಹಾಕ್ತಾರೆ ಅದು ಹಾಕ್ತಾರೆ ಕೆಲವರಿಗೆ health ಗೆ ಆಗುದಿಲ್ಲ ಅಂಗಡಿಯಿಂದ ತಂದ್ರೆ. ಹಾಗೆಲ್ಲ ಆಗ್ತದೆ ಹ್ಮ್. ನಿಮ್ಮ ತುಂಬ ಸವಿಸ್ತಾರ ತಿಳ್ಕೊಂಡೆ ನಾನು.

ಸರಿ ಹಾಗಿದ್ರೆ. ನನ್ಗೆ ಕೆಲ್ಸ ಉಂಟು ನಾನು ನಿಮ್ಗೆ ಮತ್ತೆ. ಆಯ್ತು ಆಯ್ತು ಪೂಜ madam ಆಯ್ತು ಆಯ್ತು okay ಸರಿ.

Hello ರಕ್ಷಿತ್, ನಾನ್ ಆರಾಮ್ ಇದ್ದೆ, ನೀವ್ ಹೇಗಿದ್ದೀರಾ?

ವಿಶೇಷ ಒಂದು ಉಂಟು, ಆ ನಾನೀಗ Mysore ಹೋಗ್ತಾ ಇದ್ದೇನೆ.

ನಮ್ಗೇ, ನಮ್ಗೆ ಕೂಡ ಅದೇ ಇಡ್ಲಿಯೆ.

ಹಾ, ಏನ್ ಹೇಳಿದ್ರಲಾ ಆಗ?

ಹ ಅದು ಈಗ Mysore ಹೋಗ್ತಾ ಇದ್ದೇನೆ, ಅಲ್ಲಿ ಮೃಗಾಲಯದ ಮಾಹಿತಿ ಬೇಕಿತ್ತು ನಮ್ಗೆ.

ಹ Mang~ Mangalore ದಾರಿವೆ ಆಗಿ ಹೋಗುದಾ?

ಹ Pilikula ದಲ್ಲೊಂದು ಉಂಟು, Mysore ಲ್ಲೊಂದು ಉಂಟಾಲ್ಲ?

ಹ, Pilikula ದಲ್ಲಿ ಆದ್ರೆ ಅಷ್ಟು ಇಲ್ಲಲ್ವ.

ಹೌದು, Pilikula ದಲ್ಲಿ ಆದ್ರೆ ಸಣ್ಣ ಮೃಗಾಲಯ ಅಲ್ಲಾ?

ಹ .

ಇದ್ರಲ್ಲಿ ಮೈ Mangalore ಲ್ಲಿ ಇರುದ್ ಸ್ವಲ್ಪ ಸಣ್ದು, ಅಂದ್ರೆ ಒಂದೂವರೆ ಗಂ~ ಒಂದ್ ಆರ್ದ ಮುಕ್ಕಲ್ ಗಂಟೆಯಲ್ಲಿ ಎಲ್ಲಾ ನೋಡಿ ಎಲ್ಲ ಮುಗಿಬೋದು.

Mysore ರ್ದು ಅಲ್ಲಿ ಆದ್ರೆ ಒಂದ್ ಅರ್ದ ದಿನ ಬೇಕು ನೋಡ್ಲಿಕ್ಕೆ. ಹ, ಅದೇ ಅದ್ ಸ್ವಲ್ಪ .

ಹ, ತುಂಬಾ ಹೊತ್ತು ತಗೋಳ್ತದೆ.

ಮತ್ತೆ ಅಲ್ಲೂ ಇಲ್ಲೂ ಹಾಗೆ, ಆ Pilikula ದಲ್ಲಿ ಒ~ ಒಬ್ರಿಗೇ, ನೂರುಪಾಯಿ.

ಮತ್ತೆ ಐದು ವರ್ಷದಿಂದ ಕೆಳಗೆ, ಆ ಐದು ವರ್ಷದಿಂದ ಹದ್ನೈದು ವರ್ಷದವರೆಗೆ ಐವತ್ತು ರೂಪಾಯಿ ಹದ್ನೈದು ವರ್ಷದಿಂದ ನುರೂಪಾಯಿ ಒಬ್ರಿಗೆ.

ಹ, ಮತ್ತೆ ಹೊರಗಿನ ದೇಶದವ್ರಿಗೆಲ್ಲ ಐನೂರುಪಾಯಿ.

ಮತ್ತೆ Mysore ಲ್ಲಾದ್ರೆ, ಒಬ್ರಿಗೇ ಇನ್ನೂರುಪಾಯಿ.

ಹದ್ನೆಂಟ್ರಿಂದ ಕೆಳಗೆ ಆ ನುರೂಪಾಯಿ.

ಮತ್ತೆ, ಅಲ್ಯಾದ್ರೆ ತುಂಬಾ ದೊಡ್ದಲ್ಲ.

ಆದ್ರೆ ಗಾಡಿವುಸ ಉಂಟಾಲ್ಲ, ಗಾಡಿ ಆದ್ರೆ .

ಅಲ್ಯಾದ್ರೆ ಒಂದು ಹತ್ತನ್ನೆರಡು ಜನ್ರದ್ದು ದೊಡ್ಡ tempo . ಹ ಹ, ಅದು ಇದ್ರದ್ದು.

ಅದ್ ಹೌದೌದು, ಅದಿಕಾದ್ರೆ ಎರಡ್ ಸಾವಿರ ಉಂಟು Mysore ಲ್ಲಿ.

Pilik~ Pilikula ದಲ್ಲಿ ಒಂದ್ ಐದಾರು ಜನ್ರದ್ದು, ಎಂಟ್ನೂರು ಎಂಟ್ನೂರೈವತ್ತೇನೋ ಇದೆ.

ಮತ್ತೆ ನಾಗ್ Mysore ಲ್ಲಿ ಎಲ್ಲಾ ಹೊಸ ಹೊಸ ಪ್ರಾಣಿಗಳೆಲ್ಲಾ ತಂದಿಟ್ಟಿದ್ದಾರೆ.

ಅದಾದ್ನಂತ್ರ Nigeria ದಿಂದ ಮ~ ಹುಲಿ.

ಎಲ್ಲ ಹೊಸ್ತು ಹೊಸ್ತಾಗಿ ಎಲ್ಲ ಬಂದಿದೆ, ಮತ್ತೆ ತುಂಬಾ ಸಮಯ ಬೇಕು, ಕಳೀಲಿಕ್ಕೆ.

ಹ, ಗಾಡಿಯಲ್ಲಿ ಹೋಗುದಾದ್ರೆ ಅವ್ರು ಸ್ವಲ್ಪ್ ಸ್ವಲ್ಪ ನೋಡು, ನೋಡ್ಬಿಟ್ಟು ಹೋಗುದಲ್ಲ ಒಂದ್ ಆರ್ದ ಮುಕ್ಕಾಲು ಗಂಟೆಯಲ್ಲಿ ಮುಗಿತದೆ.

ಮತ್ತಲ್ಲಿ ಒಳಗಡೆ .

ಹ ತಿಂಡಿ packet ತಿಂಡಿಗಳನ್ನೆಲ್ಲ ತಗೊಂಡ್ ಹೋಗ್ಲಿಕ್ಕಿಲ್ಲ, ಅಲ್ಲಿ ಕಸ ಹಾಕ್ಲಿಕ್ಕೆಲ್ಲ ಇರ್ತದ.

ಇತ್ತಲ್ಲ ಕಸ ಹಾಕ್ತರಂತ packet ಎಲ್ಲ.

ಮತ್ತೆ ಅಲ್ಲೇ dustbin ಅಲ್ಲಿ ಹಾಕ್ಬೇಕು. Plastic ಎಲ್ಲ ಬಿಸಾಕ್ಲಿಕ್ಕಿಲ್ಲ.